ಇದು ಗೌರ್ಮೆಂಟ್ ಹಾಸ್ಪಿಟಲ್ ನ ಡ್ರೆಸ್ಸಿಂಗ್ ರೂಮ್ ಈ ಹಾಸ್ಪಿಟಲ್ಲಲ್ಲಿ ಯಾರೋ ಒಳಗೆ ಡ್ರೆಸ್ಸಿಂಗ್ ಮಾಡ್ಸ್ಕೊಂತಾವ್ರೆ ಯಾರೋ ಇಂಜ್ಯೂರಿ ಆಗಿದ್ರೆ ಅಥವಾ ಏನಾದ್ರೆ ಗಾಯ ಆಗಿದ್ರೆ ಆವಾಗ ಬಂದ್ಬಿಟ್ಟು ಈ ಡ್ರೆಸ್ಸಿಂಗ್ ರೂಮ್ ಅಲಿ ಡ್ರೆಸ್ಸಿಂಗ್ ಮಾಡ್ಸತ್ತಾರೆ.

ಈ ಪಿಕ್ ಅಲ್ಲಿ ರೈತೃ ಬೆಳೆ ಹಾಕಿದ್ದಾರೆ ಅಹ್ ಬೆಳೆಗೆ ಅಹ್ ಎರಡು ಟೂ ವೆರೈಟಿಸ್ ಬೆಳೆ ಹಾಕಿದ್ದಾರೆ ಒಂದೂ ಯಾವ್ದೋ ಬಾಳೆ ಅನ್ಸುತ್ತೆ ಉಮ್ ಹಾಗೂ ಅಕ್ ದಲ್ ದೂರದಲ್ಲಿ ಜನಗಳೆಲ್ಲ ಕಾಣುಸ್ತಾ ಇದ್ದಾರೆ.

ಅಹ್ ಜಿಮ್ ತುಂಬ ದೊಡ್ಡ್ ಜಿಮ್ ಪಕ್ಕದಲ್ಲೆಲ್ಲ ಜನಗಳು ಕಾಣಂಗ್ ಕಾಣುಸ್ತಿದಾರೆ ಗ್ಲಾಸ್ ಅಲ್ಲಿ ಹಾಗೂ ಯಾರು ವರ್ಕ್ ಔಟ್ ಮಾಡ್ತಾಇಲ್ಲಾ ತುಂಬ ದೊಡ್ಡ್ ಅಹ್ ಜಿಮ್ ಅನ್ಸುತ್ತೆ ತುಂಬ ಪ್ರಾಡಕ್ಟ್ಸ್ ಎಲ್ಲ ಇದಾವೆ. ಯಾರು ವರ್ಕ್ ಔಟ್ ಮಾಡ್ತಾ ಇಲ್ಲಾ.